ಒಂದು ಗೋಡೆಯ ಮೇಲೆ ಅರೇಂಜ್ ಕಲರ್ ಬಣ್ಣ ಹೊಡೆದು ಅದರ ಗೋಡೆಯ ಮೇಲೆ ಗಡಿಯಾರವನ್ನು ಹಾಕಿದ್ದಾರೆ

ಇಲ್ನೋ ಡಿ ಹಾಗೆ ಇದೆ ಹಳೇ ಪುರಾತನ ಕಾಲದ್ದು ಇದಕ್ಕೆ ಏನಪ್ಪಾ ಅಂದ್ರೆ ಮುಂದೆ ಎಲ್ಲ ಒಂತರ ಹೊಸ ರೀತಿ ಹಾಗೆ ಕಣ್ಣ್ತ್ ಇದೆ ನೋಡ್ಲಿಕ್ಕೆ ಇಮೇಜ್ಬ್ಲಾ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಚಿತ್ರದ್ ತರ ನಮಗೆ ಕಾಣ್ಣ್ತ್ ಇದೆ .

ಕೆಂಪು ಮಣ್ಣಿನ ಸಮದಟ್ಟಾಗಿ ಮಾಡಿದ್ದಾರೆ ಆಕಡೆ ಗ್ರೀನರಿ ಮರಗಳು ಸಹ ಈ ಜಾಗದಲ್ಲಿ ಕಾಣತ್ತಿದೆ ನೋಡಬಹುದಾಗಿದೆ ಈ ಚಿತ್ರದಲ್ಲಿ ಇತರದೆಲ್ಲಾ ಇದೆ.

ರಸ್ತೆ ಅಂತ ಹೇಳಬಹುದು ಟ್ರಾಫಿಕ್ ಪೊಲೀಸ್ ಸಹ ನಿಂತಕೊಂಡಿದರೆ ಅವರ ಕೈಯಲ್ಲಿ ಒಂದು ವಾಕಿ ಟೋಕಿ ಇದೆ ಕೈಯಲ್ಲಿ ಒಂದು ವಾಚ್ ಇದೆ ಹಾಗು ಬ್ಯಾರಿಕೇಡ್ ಸಹ ನಿಲ್ಲಿಸಲಾಗಿದೆ ದೂರದಲ್ಲಿ ಒಂದು ಆಟೋ ಸಹ ನಮಗೆ ಕಾಣತ್ತಿದೆ.

ಹಾಗು ಸ್ಟ್ರೀಟ್ ಲೈಟ್ ಕಂಬಗಳು ಸಹ ಇಲ್ಲಿ ಕಾಣತ್ತಿದೆ ಮತ್ತು ಬ್ಯಾರಿಕೇಡ್ ಒಂದು ಚಾವಣಿಯ ರೀತಿಯಲ್ಲಿ ಎಡಬಾಗದಲ್ಲಿ ಮಣ್ಣಿನ ತುಂಬಕೊಂಡಿದೆ.

ಬಾಕ್ಸ್ ಸಮೇತ ಇಲ್ಲಿ ಖಡ್ಗ ಅವನ ಬಣ್ಣ ನೀಲಿ ಆಕಾರದಿಂದ ಮಾಡಿದ್ದಾರೆ ಅವನ ಕೂದಲು ಕಪ್ಪಾಗಿದೆ ಈ ವಮ್ಮನ ಸೀರೆ ಉಡಕೊಂಡ್ರೆ ಈಕಡೆ ಯಾವದೋ ದೇವತೆ ಕೂತಕೊಂಡು ಆರಾದ್ನೆ ಮಾಡತ್ತಿದಾಳೆ.

ಒಂದು ರೆಡ್ ಕಲರ್ ನಿಂದ ಮಾಡಿದಂತಾ ಸ್ಟಾಂಡ್ ಅಂತ ಹೇಳ್ಬಹುದು ಇಲ್ಲಿ ಹ್ಯಾಂಡ್ವಷನ್ನ ಇಟ್ಟಿದರೆ ಅಂಡ್ ಎ-ಕೈತೊಳೀಲಿಕ್ಕೆ ಬೇಕಾದಂತ ಒಂದು ವಾಶ್ ಅಂತ ಹೇಳ್ಬಹುದು ಸರ್ಫ್ ಎಕ್ಸೆಲ್ ಪೌಡರ್ನ ಇಟ್ಟಿದ್ದಾರೆ ಡೆಟೋಲ್ ನಾ ಇಟ್ಟಿದ್ದಾರೆ.

ಇದು ಇನ್ನೋವಾ ಕಾರ್ ಅಂತ ಹೇಳಬಹುದು ಇದು ಬ್ಲೂ ಬಣ್ಣದ ಆಗಿದೆ ಇನ್ನೋವಾ ಟೊಯಾಟಾ ಕಂಪನಿ ಅವರದ್ದು ಇದು ಫೀಲ್ಡ್ ನಲ್ಲಿ ನಿಲ್ಸಿದ್ದಾರೆ ಮಣ್ಣಿನ ನೆಲದ್ ಮೇಲೆ ನಿಲ್ಸಿದಾರೆ ಮತ್ತೆ ಆಕಡೆ ಟ್ರ್ಯಾಕ್ಟರ್ ಒಂದು ಸಹ ನಿಂತ್ಕೊಂಡಿದೆ.